ಇದು ಒಂದು ಟೂರಿಸಂ ಪ್ಲೇಸ್ ಆಗಿರ್ಬೋದು ಲೈಕ್ ನೋಡೋದಿಕ್ಕೂ ಕೂಡ ಚೆನ್ನಾಗಿದೆ ಇರ್ಬೋದು ಫ್ಯಾಮಿಲಿ ಕೂಡ ಕರ್ಕೊಂಡು ಹೋಗ್ಬೋದು.

ಇದು ಒಂದು ಫ್ಲವರ್ ಪಾಯಿಂಟ್ ಅಂತ ಹೇಳಬಹುದು ಲೈಕ ಫ್ಲವರು ಕೂಡ ಚೆನ್ನಾಗಿದೆ .

ನಾವು ಇದು ಬಂದ್ಬಿಟ್ಟು ಬೆಳ್ಳಿ ದೀಪ ಹಾಗಿರಬಹುದು ಚೆನ್ನಾಗಿದೆ ದೊಡ್ದುದ್ರಿಂದ ಸಣ್ಣದ್ರಿಂದ ದೊಡ್ಡದು ಸಿಗುತ್ತೆ .

ಇದೊಂದು ವಾಷಿಂಗ್ ಮಿಷನ್ ಆಗಿರಬಹುದು ಫ್ರಿಡ್ಜ್ ಆಗಿರಬಹುದು ಲೈಕ್ ಐರನ್ ಬಾಕ್ಸ್ ಕೂಡ ಆಗಿರಬಹುದು ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ ನೋಡಕ್ಕು ಕೂಡ ಚೆನ್ನಾಗಿದೆ ಆಟೋಮೆಟಿಕ್ ಇದೆ ಲೈಕ್ ಮನೇಲೆಲ್ಲ ಯೂಸ್ ಆಗುತ್ತೆ .

ಇದು ಲಗೋರಿ ಕೂಡನು ಆಡಬಹುದು ಎಲ್ಲ ಗಂಡು ಮಕ್ಕಳಿಗೂ ಹೆಲ್ಪ್ ಆಗುತ್ತೆ ಲೈಕ್ ನೋಡೋದಕ್ಕುನು ಚೆನ್ನಾಗಿ ಕೂಡ ಮಾಡಬಹುದು. ಲೈಕ್ ವಾಕ್ ಕೂಡ ಮಾಡಬಹುದು .

ಇದುನೂ ಬಂದ್ಬುಟ್ಟು ಒಂದು ಕಾರ್ ಆಗಿರ್ಬಹುದು ಒಂದು ಮರಯೆಲ್ಲಾ ಕೂಡ ಇದೆ ನೋಡಕೊ ಕೂಡ ಚನ್ನಾಗಿದೆ.